ಬಹಳಷ್ಟು ಗಾಡಿ ಇವೆ ಅಲ್ಲಿ ಒಂದು ದೊಡ್ಡ ಮೈದಾನ ಇದೆ. ಅಲ್ಲಿ ಒಬ್ಬರು ಕುಂತಿದ್ದಾರೆ. ನಾಲ್ಕು ಮಂದಿ ಅಡ್ಡಾಡುತ್ತಿದ್ದಾರೆ. ಒಂದು ಕಾರು ಕಾಣಿಸುತ್ತಿದೆ ರೆಡ್ ಕಲರ್ ಬೈಕ್ ಕಾಣಿಸುತ್ತಿದೆ. ಇಲ್ಲಿ ಸೈಡಿಗೆ ಒಬ್ಬ ಕಿಡಕಿ ಕಾಣಿಸುತ್ತಿದೆ .

ಇನ್ನೊಂದು ಪಾರ್ಕಿಂಗ್ ಪ್ಲೇಸ್ ಇದೆ ಎಂಟ್ರಿ ಅಂತ ಬರೆದಿದೆ ಎಲ್ಲೆಲ್ಲಿ ಫನ್ ಅಂತ ಬರೆದಿದೆ ಸೈಡಿಗೆ ಸ್ಟೆಪ್ಸ್ ಗಳಿವೆ ಒಂದುಗಾಡಿ ಕಾಣಿಸುತ್ತಿದೆ ಸೈಡ್ಗೆ ಒಂದು ಕಲ್ಲು ಇಟ್ಟಿದಾರೆ ಮೇಲೆ ಲೈಟ್ ಕಾಣಿಸುತ್ತಿದೆ.

ಬಹಳಷ್ಟು ಮಂದಿ ಇದ್ದಾರೆ ಫ್ಯಾನ್ಸ್ ಕಾಣ್ತಾ ಇದೆ ಸ್ಟೆಪ್ಸ್ ಇದೆ.

ಹಿಂದಗಡೆ ಚಾಕಲೇಟಸ್ ಬಿಸ್ಕೆಟ್ಸ್ ಕಾಣಿಸುತ್ತಿದೆ ದೊಡ್ಡ ಬೇಕರಿ ಇದೆ ಕೆಳಗಡೆ ಹಳದಿರಾಮ್ ಪ್ಯಾಕೆಟ್ಸ್ ಕಾಣಿಸುತ್ತಿದೆ .

ಇಂಡಿಯನ್ ಟ್ಯಾಂಕರ್ ನ ಒಂದು ಗಾಡಿ ಹೊಂಟಿದೆ ಇಲ್ಲಿ ಇಬ್ಬರು ನಿಂತಿದ್ದಾರೆ ಒಂದು ಟ್ಯಾಂಕರ್ ಒಳಗೆ ಹೊಂಟಿದೆ ಒಂದು ಟ್ಯಾಂಕರ್ ಸೈಡಿಗೆ ನಿಂತಿದೆ ಇಂಡಿಯನ್ ನೇವ್ಯ್ ಅಂತ ಬೋರ್ಡ್ ಕಾಣಿಸುತ್ತದೆ.ಸಿಗ್ನಲ್ ಲೈಟ್ ಕಾಣಿಸುತ್ತಿದೆ ಇಲ್ಲಿ --